ಇದು ಏನಪ್ಪಾ ಅಂತ ಅಂದ್ರೆ ಮಸಜೀದ್ ಮಸೀಜ್ಡ್ ಅಲ್ಕಿರ್ಜ್ರ ಅಂತ.

ಕೆರೆ ನೀರ್ ತಗೊಂಡು ಸ್ವಚ್ ಮೈ ಎಮ್ಮಿ ಮೈ ತೊಳಕೊಂಡು --

ಡೆಕೋರೇಷನ್ ಎಲ್ಲ ಬಾಳ ಚಲೋ ಕಾಣ್ --

ಇದು ಬಾಳ ಚಂದ ಐತೆ ಇದರ ಹೆಸರು ಏನ್ ಕಾಣ ಕತಿಲ ಇದ್ರಾಗ.

ಬಾಳ್ ಚಂದ್ ಕಾಣ ಕಥತೆ ಸುಂದರವಾಗಿ ಇದನ್ನ ನೆಟ್ಟಿನ ಮೂಗು ಐತೆ ಎಲ್ಲ ಇದೆ ಚೆನ್--

ಪೈಂಟ್ ಹಚ್ಚರ ಬಾಲ ಚೆನ್ನಾಗಿ ಕಣಕತೆತಿ ಇದೆ ಸುಂದರವಾಗಿ ಜನ ಮಾತ್ರ ತುಂಬು ತುಳುಕುತಾ ಐತೆ.